ಎಲಿಪ್ಸ್ ನಲ್ಲಿ ಪ್ರೊಗ್ರಾಮ್ ನ ವೈಶಿಷ್ಟ್ಯಗಳನ್ನು ತಿಳಿಸಿಕೊಡುವ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಎಕ್ಲಿಪ್ಸ್ ನ ಸುಲಭವಾದ ಪ್ರೊಗ್ರಾಮ್ ವೈಶಿಷ್ಟ್ಯಗಳ ಬಗ್ಗೆ ತಿಳಿಯಲಿದ್ದೇವೆ
ಈ ಟ್ಯುಟೋರಿಯಲ್ ಗಾಗಿ ನಾವು ಉಬುಂಟು 110 ಜೆಡಿಕೆ 16 ಮತ್ತು ಎಕ್ಲಿಪ್ಸ್ 370 ಯನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನಮ್ಮ ಸಿಸ್ಟಮ್ ನಲ್ಲಿ ಎಕ್ಲಿಪ್ಸ್ ಇನ್ಸ್ಟಾಲ್ ಆಗಿರುವುದು ಅತ್ಯಗತ್ಯವಾಗಿದೆ ಹಾಗೂ ನಿಮಗೆ ಎಕ್ಲಿಪ್ಸ್ ನಲ್ಲಿ ಸರಳವಾದ ಜಾವಾ ಪ್ರೊಗ್ರಾಮ್ ಅನ್ನು ಹೇಗೆ ಬರೆಯುವುದೆಂದೂ ಗೊತ್ತಿರಬೇಕು
ಇಲ್ಲದಿದ್ದಲ್ಲಿ ಇದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ದಯವಿಟ್ಟು ಕೆಳಗೆ ತೋರಿಸಿರುವ ನಮ್ಮ ವೆಬ್ಸೈಟ್ ಗೆ ಭೇಟಿಕೊಡಿ
ಎಕ್ಲಿಪ್ಸ್ ಇದೆ ಎಂಬುದು ತುಂಬಾ ಸುಲಭವಾದ ವೈಶಿಷ್ಟ್ಯಗಳನ್ನು ಹೊಂದಿದೆ ಉದಾಹರಣೆಗೆ ಆಟೋ ಕಂಪ್ಲೀಷನ್ ಸಿಂಟಾಕ್ಸ್ ಹೈಲೈಟಿಂಗ್ ಎರ್ರರ್ ಡಯಾಲಾಗ್ ಬಾಕ್ಸ್ ಮತ್ತು ಶಾರ್ಟ್ಕಟ್ ಕೀಸ್
ನಾವು ಪ್ರತಿಯೊಂದು ವೈಶಿಷ್ಟ್ಯಗಳನ್ನೂ ವಿಸ್ತೃತವಾಗಿ ನೋಡೋಣ
ನಾನು ಫೀಚರ್ಸ್ ಎಂಬ ಹೆಸರಿನ ಕ್ಲಾಸ್ ಅನ್ನು ರಚಿಸಿದ್ದೇನೆ ಹಾಗೂ ಮೈನ್ ಮೆಥಡ್ ಅನ್ನು ಸೇರಿಸಿದ್ದೇನೆ
ನಾವು ಮೊದಲು ಎಕ್ಲಿಪ್ಸ್ ನಲ್ಲಿ ಆಟೋ ಕಂಪ್ಲೀಷನ್ ಎಂಬ ವೈಶಿಷ್ಟ್ಯದ ಬಗ್ಗೆ ನೋಡೋಣ
ಮೈನ್ ಮೆಥೆಡ್ ನ ಒಳಗೆ ಓಪನಿಂಗ್ ಬ್ರೇಸ್ ಅನ್ನು ಟೈಪ್ ಮಾಡಿ Enter ಒತ್ತಿ
ನೋಡಿ ಇದು ತಂತಾನೇ ಇದಕ್ಕೆ ಸಂಬಂಧಿಸಿದ ಕ್ಲೋಸಿಂಗ್ ಬ್ರೇಸ್ ಅನ್ನು ಹಾಗೂ ಕರ್ಸರ್ ನ ಸ್ಥಾನವನ್ನು ಸೆಟ್ ಮಾಡುತ್ತದೆ
ಇದು ಜೋಡಿಯಲ್ಲಿ ಕೆಲಸ ಮಾಡುವ ಎಲ್ಲಾ ಕೋಡ್ ಗಳನ್ನೂ ಪೂರ್ಣಗೊಳಿಸುತ್ತದೆ
ಉದಾಹರಣೆಗಾಗಿ ಪೆರಾಂಥಿಸಿಸ್ ಓಪನ್ ಪೆರಾಂಥಿಸಿಸ್ ಅನ್ನು ಟೈಪ್ ಮಾಡಿ ಇಲ್ಲಿ ನಾವು ನೋಡುವುದೇನೆಂದರೆ ನಾವು ಕೇವಲ ಓಪನ್ ಪೆರಾಂಥಿಸಿಸ್ ಅನ್ನು ಟೈಪ್ ಮಾಡಿದ್ದೇವೆ ಹಾಗೂ ಎಕ್ಲಿಪ್ಸ್ ತಂತಾನೇ ಕ್ಲೋಸಿಂಗ್ ಪೆರಾಂಥಿಸಿಸ್ ಅನ್ನು ಸೇರಿಸುತ್ತದೆ
ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಒಂದೊಂಮ್ಮೆ ನಾವು ಕ್ಲೋಸಿಂಗ್ ಪೆರಾಂಥಿಸಿಸ್ ಅನ್ನೂ ಟೈಪ್ ಮಾಡಿದಲ್ಲಿ ಅದು ಎರಡು ಕ್ಲೋಸಿಂಗ್ ಪೆರಾಂಥಿಸಿಸ್ ಬರದಂತೆ ನೋಡಿಕೊಳ್ಳುತ್ತದೆ
ನಾನೀಗ ಕ್ಲೋಸಿಂಗ್ ಪೆರಾಂಥಿಸಿಸ್ ಅನ್ನು ಟೈಪ್ ಮಾಡುತ್ತೇನೆ ಈಗ ಗಮನಿಸಿ ಕೇವಲ ಕರ್ಸರ್ ಎಡಬದಿಗೆ ಹೋಗುತ್ತದೆ ಹಾಗೂ ಮತ್ತೊಂದು ಪೆರಾಂಥಿಸಿಸ್ ಸೇರುವುದಿಲ್ಲ
ಹೀಗೆಯೇ ಡಬಲ್ ಕೋಟ್ ನಲ್ಲೂ ಕೂಡಾ ಆಗುತ್ತದೆ
ಓಪನಿಂಗ್ ಕೋಟ್ಗಳನ್ನು ಟೈಪ್ ಮಾಡಿದಲ್ಲಿ ಅದು ತಂತಾನೇ ಕೋಟ್ಗಳನ್ನು ಕ್ಲೋಸ್ ಮಾಡುತ್ತದೆ
ಒಂದೊಂಮ್ಮೆ ನಾವು ಕ್ಲೋಸಿಂಗ್ ಕೋಟ್ಗಳನ್ನು ಅನ್ನೂ ಟೈಪ್ ಮಾಡಿದಲ್ಲಿ ಅದು ಮತ್ತೊಂದು ಕ್ಲೋಸಿಂಗ್ ಕೋಟ್ ಬರದಂತೆ ನೋಡಿಕೊಳ್ಳುತ್ತದೆ
ಈಗ ನಾನು ಕೋಟ್ಗಳನ್ನು ಟೈಪ್ ಮಾಡುತ್ತೇನೆ
ಆಗ ಕರ್ಸರ್ ಎಡಬದಿಗೆ ಸರಿಯುತ್ತದೆ ಮತ್ತು ಮತ್ತೊಂದು ಕೋಟ್ ಸೇರುವುದಿಲ್ಲ
auto ಕಂಪ್ಲೀಷನ್ ಎಂಬುದು ಒಂದು ಬಹುಮುಖ ವೈಶಿಷ್ಟ್ಯವಾಗಿದ್ದು ಇದು ಕೋಡ್ ನ ರಚನೆಯನ್ನು ನಿರ್ವಹಿಸುವುದರಲ್ಲಿ ಬಹಳ ಸಹಾಯವನ್ನು ಮಾಡುತ್ತದೆ ಹಾಗೂ ಪೆರಾಂಥಿಸಿಸ್ ಬ್ರೇಸ್ ಹಾಗೂ ಕ್ಲೋಸಿಂಗ್ ಕೋಟ್ ಗಳ ಮರೆಯಾಗುವಿಕೆಯಿಂದಾಗುವ ದೋಷಗಳನ್ನು ತಡೆಯುತ್ತದೆ
ಮುಂದಿನ ಪ್ರೊಗ್ರಾಮ್ ವೈಶಿಷ್ಟ್ಯವು ಸಜೆಷನ್ ಎಂಬುದಾಗಿದೆ
ಇಷ್ಟರವರೆಗೆ ಟೈಪ್ ಮಾಡಿದ ಎಲ್ಲವನ್ನೂ ಅಳಿಸೋಣ
ನಾವು ಹೆಲ್ಲೊ ಎಂಬುದನ್ನು ಪ್ರಿಂಟ್ ಮಾಡಲು ಔಟ್ಪುಟ್ ಸ್ಟೇಟ್ಮೆಂಟ್ ಅನ್ನು ಬರೆಯೋಣ
ಸಿಸ್ಟಮ್ ಡಾಟ್
ಗಮನಿಸಿ ಎಕ್ಲಿಪ್ಸ್ ಎಂಬುದು ಡ್ರಾಪ್ ಡೌನ್ ಸೂಚಿಯನ್ನು ತೋರಿಸುತ್ತದೆ
ಆ ಸೂಚಿಯು ಸ್ಟೆಟ್ಮೆಂಟ್ ಅನ್ನು ಪೂರ್ಣಗೊಳಿಸಲು ಬೇಕಾದ ಎರ್ರ್ ಇನ್ ಔಟ್ ಕನ್ಸೋಲ್ ಎಂಬೀ ಮುಂತಾದ ಎಲ್ಲಾ ಸಾಧ್ಯತೆಗಳನ್ನೂ ಸೂಚಿಸುತ್ತದೆ
ಕೆಳಗೆ ಔಟ್ ಎಂಬಲ್ಲಿ ಹೋಗಿ Enter ಒತ್ತಿ
ಪುನಃ ಡಾಟ್ ಎಂದು ಟೈಪ್ ಮಾಡಿ
ಈಗ ಎಕ್ಲಿಪ್ಸ್ ಔತ್ ಮೊಡ್ಯುಲ್ ನಿಂದ ಸಲಹೆಗಳನ್ನು ಕೊಡುತ್ತದೆ
ಕೆಳಗೆ println ಎಂಬಲ್ಲಿ ಹೋಗಿ Enter ಒತ್ತಿ

ಈಗ ಪೆರಾಂಥಿಸಿಸ್ ನ ಒಳಗೆ ಕೋಟ್ ನ ಮಧ್ಯದಲ್ಲಿ ಹೆಲ್ಲೊ ಎಂದು ಟೈಪ್ ಮಾಡಿ
ಮುಂದಿನದು ಸಿಂಟಾಕ್ಸ್ ಹೈಲೈಟಿಂಗ್ ಎಂಬ ವಿಶೇಷತೆ
ಇಲ್ಲಿ ಗಮನಿಸಿ ಪಬ್ಲಿಕ್ ಕ್ಲಾಸ್ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಎಂಬ ಕೀವರ್ಡ್ ಗಳು ಬೇರೆ ಬಣ್ಣದಲ್ಲಿವೆ
ಹಾಗೂ ಹೆಲ್ಲೊ ಎಂಬುದು ನೀಲಿ ಬಣ್ಣದಲ್ಲಿದೆ ಇದರಿಂದ ಇದು ಸ್ಟ್ರಿಂಗ್ ಎಂಬುದು ತಿಳಿಯುತ್ತದೆ
ಈ ಸಿಂಟಾಕ್ಸ್ ಹೈಲೈಟಿಂಗ್ ಎಂಬ ವಿಶೇಷತೆಯು ಕೀವರ್ಡ್ ಮತ್ತು ಕೋಡ್ ನ ಉಳಿದ ಬೇರೆ ಭಾಗಗಳನ್ನು ಪ್ರತ್ಯೆಕಿಸುತ್ತದೆ
ಎಕ್ಲಿಪ್ಸ್ ಪ್ರೊಗ್ರಾಮರ್ ಗೆ ದೋಷಗಳನ್ನು ಹುಡುಕುವಲ್ಲಿ ಕೂಡಾ ಸಹಾಯ ಮಾಡುತ್ತದೆ
ಪ್ರೋಗ್ರಾಮ್ ನಲ್ಲಿ ದೋಷವು ಎಡ ಭಾಗದಲ್ಲಿ ರೆಡ್ ಕ್ರಾಸ್ ಸಿಂಬಲ್ ರೂಪದಲ್ಲಿ ಸೂಚಿಸಲಾಗುತ್ತದೆ
ನಾವು ಈ ಪ್ರೊಗ್ರಾಮ್ ನಲ್ಲಿ ದೋಷವಿದೆಯೆಂದು ನೋಡಬಹುದು ದೋಷದ ಮೇಲೆ ಮೌಸ್ ಅನ್ನು ಒಯ್ಯಿರಿ ಅಲ್ಲಿ ನಾವು ಸೆಮಿಕೊಲನ್ ಮರೆಯಾಗಿದೆ ಎಂಬ ಎರರ್ ಅನ್ನು ಕಾಣಬಹುದು ಹಾಗೂ ಇದಕ್ಕೆ ಪರಿಹಾರವನ್ನೂ ನಾವು ನೋಡಬಹುದು
ನಾವು ಒಂದೊಮ್ಮೆ ದೋಷವನ್ನು ಪರಿಹರಿಸದೇ ರನ್ ಮಾಡಲು ಮುಂದುವರಿದಲ್ಲಿ ರೈಟ್ ಕ್ಲಿಕ್ ಮಾಡಿ ರನ್ ಎಎಸ್ ಎಂಬುದನ್ನು ಆಯ್ಕೆಮಾಡಿ ಅಲ್ಲಿ ಅಪ್ಲಿಕೇಶನ್ ಆಗ ನಾವು ಎರ್ರರ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ಕಾಣುತ್ತೇವೆ
ಅಲ್ಲಿ ಇಲ್ಲೊಂದು ದೋಷವಿದೆ ಹಾಗೂ ಮುಂದುವರಿಯುವುದೇ ಅಥವಾ ಇಲ್ಲವೇ ಎಂದು ಕೇಳುತ್ತದೆ
ಈಗ ನಾವು ಮುಂದುವರೆಯೋಣ
ನಾವಿಲ್ಲಿ ದೋಷವನ್ನು ತೋರಿಸುವ ಔಟ್ಪುಟ್ ಅನ್ನು ಕಾಣುತ್ತೇವೆ ಮತ್ತು ನಾವು ಪ್ರೊಬ್ಲಮ್ ಕನ್ಸೋಲ್ ಗೆ ಹೋದಲ್ಲಿ ಅಲ್ಲಿ ನಾವು ಸೂಚಿಯಲ್ಲಿ ಎಲ್ಲಾ ದೋಷಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ನೋಡುತ್ತೇವೆ
ನಾವೀಗ ಸೆಮಿಕೊಲನ್ ಅನ್ನು ಸೇರಿಸುವ ಮೂಲಕ ದೋಷವನ್ನು ಪರಿಹರಿಸೋಣ
ಸೇವ್ ಮಾಡಲು Ctrl S ಒತ್ತಿ
ಎಕ್ಲಿಪ್ಸ್ ನಲ್ಲಿರುವ ಪ್ರೊಗ್ರಾಮರ್ ಗೆ ಸಹಾಯವಾಗುವ ಇನ್ನೊಂದು ವೈಶಿಷ್ಟ್ಯವೆಂದರೆ shortcut ಕೀಸ್
ಎಲ್ಲಾ ಪ್ರೊಗ್ರಾಮ್ ಗಳಲ್ಲಿ ಇರುವ ಸಾಮಾನ್ಯವಾದ shortcut ಕೆ ಗಳೆಂದರೆ ಸೇವ್ ಮಾಡಲು CtrlS ಹಾಗೂ ಓಪನ್ ಮಾಡಲು CtrlO
ಎಕ್ಲಿಪ್ಸ್ ನಲ್ಲೂ ಕೂಡಾ ಸಾಮಾನ್ಯವಾಗಿ ಉಪಯೋಗಿಸುವ ಕ್ರಿಯೆಗಳಿಗೆ ಶಾರ್ಟ್ಕಟ್ ಕೆ ಗಳಿವೆ
ಕಂಟ್ರೋಲ್ ಫ್11
ಇದು ಕೋಡ್ ಅನ್ನು ರನ್ ಮಾಡಲು ಇರುವ ಶಾರ್ಟ್ಕಟ್ ಆಗಿದೆ
ಇದನ್ನು ಈಗ ಪ್ರಯತ್ನಿಸೋಣ
Ctrl ಅನ್ನು ಒತ್ತಿ ಹಿಡಿದು ಫ್11 ಅನ್ನು ಒತ್ತಿ ನೋಡಿ ಈಗ ಕೋಡ್ ಎಂಬುದು ರನ್ ಆಗಿ ಔಟ್ಪುಟ್ ನಲ್ಲಿ ಹೆಲ್ಲೊ ಎಂದು ಪ್ರಿಂಟ್ ಆಗಿದೆ
ಬೇರೆ ಬೇರೆ ವಿಕಲ್ಪಗಳಿಗಿರುವ ಶಾರ್ಟ್ಕಟ್ ಗಳು ಮೆನ್ಯುವಿನಲ್ಲಿ ಕಾಣಸಿಗುತ್ತದೆ
ರನ್ ಅನ್ನು ಕ್ಲಿಕ್ ಮಾಡಿ
ಇಲ್ಲಿ ಗಮನಿಸಿ ವಿಕಲ್ಪಗಳ ಎಡಭಾಗದಲ್ಲಿ ಅವುಗಳ ಶಾರ್ಟ್ಕಟ್ ಗಳು ಇವೆ
ಇಲ್ಲಿ ಡೆಬಗ್ ಗೆ ಇರುವ ಶಾರ್ಟ್ಕಟ್ ಎಂದರೆ ಫ್11
ಇವುಗಳು ತುಂಬಾ ಸಣ್ಣ ಆದರೆ ಎಕ್ಲಿಪ್ಸ್ ನಲ್ಲಿ ಅತ್ಯಂತ ಸಾಮಾನ್ಯವಾಗಿ ಉಪಯೋಗಿಸುವ ಪ್ರೊಗ್ರಾಮಿಂಗ್ ವೈಶಿಷ್ಟ್ಯಗಳ ಸೂಚಿಯಾಗಿದೆ
ನಾವು ಇನ್ನೂ ಹೆಚ್ಚಿನ ವೈಶಿಷ್ಟ್ಯಗಳನ್ನು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ನೋಡೋಣ
ಈಗ ನಾವು ಈ ಪಾಠದ ಕೊನೆಗೆ ಬಂದಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಎಕ್ಲಿಪ್ಸ್ ನಲ್ಲಿನ ಪ್ರೊಗ್ರಾಮಿಂಗ್ ವೈಶಿಷ್ಟ್ಯಗಳಾದ ಆಟೋ ಕಂಪ್ಲೀಷನ್ ಸಿಂಟಾಕ್ಸ್ ಹೈಲೈಟಿಂಗ್ ಎರ್ರರ್ ಡಯಾಲಾಗ್ ಬಾಕ್ಸ್ ಮತ್ತು ಶಾರ್ಟ್ಕಟ್ ಕೀಸ್ ಮುಂತಾದವುಗಳನ್ನು ಹೇಗೆ ಉಪಯೋಗಿಸುವುದೆಂದು ಕಲಿತೆವು
ಈ ಟ್ಯುಟೋರಿಯಲ್ ನ ಅಭ್ಯಾಸಕ್ಕಾಗಿ ಕ್ಲಾಸ್ ನಲ್ಲಿ ಹೆಲ್ಲೊ ಎಂದು ಪ್ರಿಂಟ್ ಮಾಡಲು ಒಂದು ಪ್ರೊಗ್ರಾಮ್ ಅನ್ನು ಬರೆಯಿರಿ
ಈ ಪ್ರಕ್ರಿಯೆಯಲ್ಲಿ ಎಕ್ಲಿಪ್ಸ್ ನ ಎಲ್ಲಾ ಪ್ರೊಗ್ರಾಮಿಂಗ್ ವೈಶಿಷ್ಟ್ಯಗಳನ್ನೂ ಅನ್ವಯಿಸಿ
ಇದರ ಕ್ರಿಯೆಗಳನ್ನು ಗಮನಿಸಿ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು ಈ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ
ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು